ಹು ಆರಾಮದೇನಿ ನೋಡ್ರಿ ಈಗೇನ್ ಶಾಲೆಲ್ಲಾ ಸೂಟಿ ಬಿಟ್ಟ್ ಬಿಟ್ಟಾವ್ರಿ ಈಗ.

ಮತ್ತೇನಾಯಿತ್ರಿ ಹುಡಗುರ್ ಕುಡ್ ಕುಡುದ ಮತ್ತ್ ಅಲ್ಲೇ ಇಲ್ಲೇ ಪ್ರವಾಸಕ್ plan ಮಾಡುದ್. ಮತ್ತ್ ಏನ್ ನೀವೆನಾರೇ ಪ್ರವಾಸಕ್ plan ಮಾಡಿರೇನ?

ಹುನ್ರಿ ನಾನು ನಿಮ್ಗ ಅದನ್ನ ಕೇಳಾಕ phone ಹಚ್ಬೇಕಂತ ಮಾಡಿದ್ದೆ ನೋಡ್ರಿ.

ಹಾ

ಆದ ಎಲ್ಲಿ ಹೋಗುಣಂತ ಹೇಳಿರಿ ಒಬ್ಬೊಬ್ಬರಂತೂ ಆಡ್ಯಡಾಕ ಆಗಾಂಗಿಲ್ರಿ ಬಿಸಲಿಗೆ ಏನ್ ಅಂತಾರ ಹುಡಗುರ್ ಆತು ಇವ್ರಾತ್ ಎಲ್ಲಾರೂ ಏನ್ ಅಂತಾರ ಎಲ್ಲರೆ ತಂಪ ಇದ್ದಲ್ಲೇ ಹೋಗುಣು ತಂಪ ಇದ್ದಲ್ಲೇ ಹೋಗೂಣು ಯಾಕಂದ್ರ ಝಳಕ್ಕ್ ವಲ್ಲೆ ಅಂದ್ ಬಿಡ್ತಾರಲ್ರಿ.

ಹ್ಮ್ ಆ ಝಳ ಬ್ಯಾಡಾ ಎಲ್ಲರೆ ತಂಪ ಇರುವಂಥಾ place ಗೆ ಹೋಗುಣು ಅಂತ ಹೇಳ್ತಾರ.

ಹೌದ್ರಿ ನೀರ್ ಇರುವಲ್ಲೇ ತಂಪ falls ಗಿಲ್ಸ್ ಹಂತಲ್ಲೆ ಹೋಗ್ಬೇಕ್ರಿ ಚುಲೊ ಅನಿಸ್ತೇತಿ. ಹ ಈಗ ನಾನು ನಿಮ್ಗ. ಅದನ್ನ ಕೇಳ್ಬೇಕ ಅನ್ಕೊಂಡಿದ್ದೆ ರೀ ಯಾಕಂದ್ರ ಈಗ ನಿಮ್ಗೆಲ್ಲಾ ಗೊತ್ತಿರತ್ತೈತಲ್ರಿ ಸ್ವಲ್ಪ ನೀವು ಓಡ್ಯಾಡಿರಿ ಅಲ್ಲೇ ಇಲ್ಲೇ ಹೋಗ್ತಿರ್ತೀರಿ ನಾನು ನೋಡ್ತಿರ್ತೇನ್ರಿ.

ಈ ದಾಂಡೇಲಿ side ಅದು ಎಲ್ಲ ಪ್ರವಾಸಾಕ್ ಚಲೋ ಅದಾವಂತಲ್ರಿ ಜಾಗಗಳೆಲ್ಲಾ ನೋಡುವಂತಾವ ಅದಾವಂತ.

ಏನ್ ವಿಚಾರ ಮಾಡಿರಿ ನೀವ್ ಹೋಗ್ಬೇಕನ್ನಾತಿದ್ರಿ? ನಾವು ಪ್ರವಾಸಾಕ್ ಹೋಗು ವಿಚಾರ್ ಮಾಡೆವಿ but ಎಲ್ಲೇ ಹೋಗ್ಬೇಕ್ ಏನ್ ಅಂತಂದ ಅದಿನ್ನೂ decide ಇಲ್ಲ ನೋಡ್ರಿ. ನಮ್ ಕಡೆ ಆದ ಹೇಳಿದ್ನಲ್ಲ cool ಇದ್ದಲ್ಲೇ ಹೋಗುಣ್ cool ಇದ್ದಲ್ಲೇ ಹೋಗುಣ ಸ್ವಲ್ಪ ತಂಪ ಚಲೋ ಅನಿಸ್ತೇತಿ ಅಂತಾರ.

ಹ್ಮ್ ಅದ್ರಾಗ ಈ ಹುಡಗುರ್ ಕರ್ಕೊಂಡ್ ಹೋಗ್ಬೇಕಲ್ರಿ ಹುಡಗುರ್ಗು ಸೂಟಿ ಐತಿ ಅವ್ಕು ಖುಷಿ ಆಕ್ಕೆತಿ.

ಹಾ ಅಷ್ಟ್ ಸ್ವಲ್ಪ ಅವ್ರಿಗೂ change ಆದಂಗ್ ಅಕ್ಕೆತಲ್ರಿ.

ಬಿಸ್ಲಾಗ ಸಾಲಿ ಮನಿ ಸಾಕಾಗಿ ಬಿಟ್ಟಿರ್ತೇತ್ರಾ ಪಾಠ ಪಾಠ ಅಂತೇಳಿ ಬಿಟ್ಟ ಬಿಟ್ಟೇನಿ ಆಟಕ್ಕ ಒನ್ಸ್ವಲ್ಪ ಬಿಡುನ ಅವರ್ನು. ಹ್ಮ್ ದಾಂಡೇಲಿ ತಂಪ ಐತಲ್ರಿ ಅಲ್ಲೇ? ಹಾ ನೀರ್ ಇದೈತಲ್ರಿ ಕಾ~ ಕಾಳಿ ನದಿ ಐತಿ. ಹಾ ಆದ್ರೂ ಏನ್ ಅನ್ರಿ ನೀವ್ ನದಿ ಕಡೆ ಮತ್ತ್ falls ಅಂದ್ರ್ ಈ ಹುಡಗುರ್ನ ಕರ್ಕೊಂಡ್ ಹೋಗಾಕ ಮತ್ತ್ ಎಲ್ಲೋ ಒಂದ್ ಕಡೆ ಹೆದ್ರಿಕಿ ಅನಿಸ್ತೇತ ಬಿಡ್ರಿ.

ಅಂದು ಏನಂದ್ರೆ ಅಲ್ಲೆಲ್ಲಾ ಕಾಡು ಅದು ಇದು ಅದಾವಲ್ರಿ ತಂಪ ಗಿಡಗೋಳ ಚುಲೊ ಅಕ್ಕೆತ್ರಿ.

ನೀವೆಲ್ಲರ್ ವಿಚಾರ ಮಾಡಿರೇನ ಯಾವದರ ಪ್ರವಾಸಕ್ಕ? ನಾವು ದಾಂಡೇಲಿ ಅನ್ಕೋಲಾತೆವ್ರಿ ಹುಡಗುರ್ ಏನ್ ಅಂತಾರ ಗೋವಾಕ್ ಹೋಗುಣ್ ಗೋವಾಕ್ ಹೋಗುಣ ಅಂತಾರ ನೋಡ್ರಿ.

ಮತ್ತ ಅಲ್ಲೂ ತಂಪ ಅಂದ್ರೇನ ನೀರಾಟ ಬೇಕಲ್ ಅವ್ರಿಗೆ beach ನ್ಯಾಗ ಹೋಗೋಗಿ ಆಟ ಆಡಾಕ.

ಹೌದ್ರಿ ಪ್ರವಾಸಕ್ ಹೋಗ್ಬೇಕಂದ್ರ ಮೊದ್ಲ ಹೆಂಗಿತ್ತ್ರಿ ಎಲ್ಲಾ ಮನ್ಯಾಗ್ ಡಬ್ಬಿ ಕಟ್ಕೊಂತಿದ್ವಿ ಎಲ್ಲ ಹುಡುಗ್ರು ಎಲ್ಲಾರೂ ಸೇರಿ picnic ಹೋದಂಗ ಹೋಗ್ತಿದ್ವಿರಿ.

ಈಗ ಈಗೇನ್ ಕೇಳಿರಿ ಎಲ್ಲ ಎಲ್ಲೆಂದಲ್ಲೇ order ಮಾಡೋದ book ಮಾಡೋದ ಹಿಂತಾವ ಕಲ್ತಬಿಟ್ಟಾವ್ ಹುಡುಗುರ್ ಮತ್ತೇನ್. ದೊಡ್ಡೋರ್ ಜೋಡಿ ಹೋಗಿ ನಾವು ಕುಂತು. ಅಯ್ಯೋ ಪ್ರವಾಸ ಅಂದ್ರ್ ಆವಾಗಿನ ಮಜಾನ ಬ್ಯಾರೆ ಇರ್ತೀತ್ರಿ. ತಿನ್ನುವ item ಮಾಡ್ಕೊಂಡ್ ಕಟ್ಕೊಂಡ ಹೋಗ್ತಿದ್ವಿ. ನಾಕ್ ದಿವಸದ್ದೋ ಎಂಟ್ ದಿವಸದ್ದೋ ಅನ್ಕೋತ.

ಖರೇನ ರೀ ಆವಾಗ ಪ್ರವಾಸಕ್ ಹೊಂಟ್ರ್ ಅಂತ್ಯಾಕ್ಷರಿ ಆದುದ ಅಲ್ಲೇ ಹೋಗಿ ಆಟಗೋಳ. ಎಲ್ಲಾ ಖುಷಿ ಖುಷಿ ಇರ್ತಿತ್ತ ಈಗ ಹೆಂಗ್ ಹೋದ್ವ್ಯೋ ಹೆಂಗ್ ಬಂದ್ವೋ ಹಂಗ ಆಗಿಬಿಡ್ತೇತಿ.

ಹ್ಮ್ ಅಲ್ಲೇ ಹೋಗುದಕಿಂತ್ರ ಹೋಗ್ತಾ ಬರ್ತಾ ಏನ್ ನಾವ ಖುಷಿ ಪಡಸ್ತಿದ್ವಲ್ಲಾ ಅದ ಮಜಾ ಅನಿಸ್ತಿತ್ರಿ ಎಲ್ಲಾ ಆಟ ಆಡುದ ಅಂತ್ಯಾಕ್ಷರಿ ಹೇಳುದ್ ಈಗ ಅಂದ್ರಲ್ಲಿ. ಹ್ಮ್ ಕರೇನ ರೀ ಆವಾಗ್ ಚುಲೊ ಇತ್ತ ಅನಿಸ್ತೇತ್ರಿ Items ಎಲ್ಲರ್ಗ್ ತಿನಿಸಿ ಉಣಿಸಿ ಖುಷಿ ಪಡ್ಸುದ ಒಂದ್ ದೊಡ್ಡ್ ಇದನಾಗಿಬಿಡ್ತಿತ್ತ್. ಆವಾಗ ಪ್ರವಾಸ ಅಂದ್ರ್ ಅದಕ್ಕೊಂದ ಅರ್ಥ ಇರ್ತೀತ್ರಿ ಆವಾಗ ಈಗ ಪ್ರವಾಸಕ್ ಹೋಗಿ ಬಂದೇವಿ ಅಂತಂದ್ರ ನಮಗ್ ದಣಿವ್ ಆಗಿ ಏನದ headphone ಹಾಕೊತಾರ್ರಿ ಸುಮ್ನ್ mobile ಒಳಗ್ ಹಾಡ್ ಕೇಳ್ಕೊಂತ ಇಲ್ಲ. Reels ನೋಡ್ಕೊಂತ reels ಮಾಡ್ಕೊಂತ ಕುತ್ತಬಿಡ್ತಾರ ನೋಡ್ರಿ ಹಂತಾ ಪ್ರವಾಸಗೊಳ ಆಗಿಬಿಟ್ಟವ ಈಗ.

ಹೌದ್ರಿ ಅವೌರದ್ರಾಗ ಅವೌರ್ ಇರ್ತಾರ ಹೋಗೋದು photo ಒಂದ್ ತಕ್ಕೊಳ್ಳುದು.

ಆದ ಆದ DP ಗೋ status ಗೋ ಇಟ್ಕೋಳಾಕ ಚಂದ್ ಚಂದ photo ತಕ್ಕೊಳ್ಳುದು.

ಬರುದು ಹಾ ಅಂತಾ ಪ್ರವಾಸಗೊಳ ಆಗ್ಯಾವೀಗ ಕರೇನ ಹಂಗ ಆಗೇತ್ರಿ ಪ್ರವಾಸಂದ್ರ ಏನ್ ಇದನ ಇಲ್ಲದಂಗ ಆಗಿಬಿಟ್ಟೆತಿ. ನಾವ್ ನಮ್ಮ್ school ನ್ಯಾಗ ಹೋಗ್ತಿದ್ವಿರೀಪಾ ಶೈಕ್ಷಣಿಕ ಪ್ರವಾಸ ಅಂತೇಳಿ.

ಅದು ಒಂಥರಾ ಬ್ಯಾರೇನ ಇರ್ತಿತ್ತ್ ನೋಡ್ರಿ ಮಜಾ ಹೊರಗಿಂದ ಹೋಗಿ ಹೊಸ ಹೊಸಾದ ಏನೇನೋ ಕಲ್ಕೊಂಡ್ ಬರ್ತಿದ್ವಿ ನಾವ.

ನಮ್ದ್ ಶಿಕ್ಷಣಕ್ಕ್ use ಆಗುವಂತಾದ ಈಗೇನಿಲ್ಲಾ ಎಲ್ಲಾ ಮೋಜು ಮಸ್ತಿಗೋಸ್ಕರ ಪ್ರವಾಸ ಎಲ್ಲಾ ಅದರಲ್ಲಿಂದ ನಡದಬಿಟ್ಟೇತ್ರಿಗ.

Photo ಕ್ ಪ್ರವಾಸ ಆದಂಗ ಆಗಿಬಿಟ್ಟೆತಿ mobile ಗೋಸ್ಕರ ಪ್ರವಾಸ. ಮತ್ ಈಗ ಸದ್ಯದ್ರಾಗೇನು ಹೊಗೆಯಿದ್ದಂಗ ಆದಿರಂತ ಹೇಳಾತಿರಿ ನೀವು.

ಏ ಅನ್ಕೋಲತೇವ್ರಿ ಹೋಗ್ಬೇಕ.

ಹೋಗಿಬರ್ರಿ ಮತ್ತ್ ಹುಡಗುರ್ಗು ಸೂಟಿ ಐತಿ.

ಹೋಗಿಬರ್ರಿ ಆಯಿತ್ರಿ ಇಡ್ಲಿರಿ.

ಹಾ hello ಏನ್~ ಏನ್ರೀ ಹೆಸರು madam ನಿಮ್ದು?

ಹಾ ಅರಾಮದೀವ್ ನೋಡ್ರಿ ಏನ್ ಕೆಲ್ಸ ಆತ್ರೀ .

ಹಾ ಆಗಿತ್ ನೋಡ್ರಿ ಅಡ್ಗಿ ಎಲ್ಲಾ ಆಗೇತನ?

ಈಗ ಇದು ರೀ ನೀವ್ ಮನ್ಯಾಗ್ ಏನಾರ ನಿಮ್ ಕೈ ಕಾಲ್ನೋವ್ವಾದ್ರ ಮಾಡಿದ್ರ ಏನ್ ಏನರ ನೀವ್ ಮನ್ನೇ ಏನ್ ಹೇಳಿದ್ರಿ ಅದ್ ಏನ್ ಹಚ್ಗೋತೀರ್ ಅನಂತೇಳಿ ಏನ್ ಹಚ್ಗೋತೀರಿ ಕಾಲಿಗೆ ಅದು? .

ಜಾಸ್ತಿ ಅಂದ್ರ ನಾವು ಮಾನ್ಯಾಗ್ ಕೊಬ್ರೀ ಎಣ್ಣಿ ಹಚ್ಗೊಂಡು ಜಾಸ್ತಿ ಹಿಂಗ್ ಹೊರಗ್ ಓಡಾಡಿದ್ರ ಬಾಳ್ ಕೈ ಕಾಲ್ ಎಲ್ಲಾ ನೋಯಿತಿರ್ತಾವಲ್ರೀ ಕೈ ಕಾಲ್ ಹರೀತಿರ್ತಾವು.

ಅದ್ಕೆಲ್ಲಾ ಕೊಬ್ರೇಣ್ಣಿ ಹಚ್ಗೊಂಬಿಟ್ಟ್ ಬಿಸಿ ಬಿಸಿ ನೀರ್ ಹಾಕ್ಕೊಂಡ್ಬಿತಿವರರ್ರೀ .

ಮತ್ ಅದ್~ ಅದಕ್ಕ ಮನ್ಯಾಗ ಮನ್ಯಾಗ ಮಾಡ್ಕೊಂಡ್ದ~ ಮಾಡ್ಕೊಳೋದ ಚಲೋ ಆದಸ್ಟ ಹೊರಗಿಂದ್ ಔಷದ್ದಿಂದ side ಬಾಳಾಕ್ಕೆತ್ತಲ್ಲ. ಏ side effect ಬಾಳದಾವ್ರೀ ಅದ್ಕಂತೇಳಿ ಒಂದ್ ಸಣ್ಣ್ ನೋವಾದ್ರುನು ಒಂದ್ ಗುಳ್ಗಿ ತಗೋಳಕ ಹೋದ್ವಂದ್ರೀ . ಏ ಅದ್ಕ ಮನ್ಯಾಗನ ಮಾಡ್ಕೊಳೋದ್ ಚೊಲೋ ಅಲ್ರೀ ಎನಾದ್ರುನು ನೀವ್ ಎಲ್ಲರ್ಗೂನು ಎಲ್ಲ ರೀತಿಯಿಂತ್ರನು ಕೈ ಕಾಲ್ ನೋವು. Acidity ಇವೆಲ್ಲಾ ಬಾಳಲ್ಲಾ ಈಗ ಅದ್ಕ ಆದಸ್ಟು ಮ~ ಮನ್ಯಾಗನ ಮಾಡ್ಕೋಳೊದ್ ಚಲೋ ಅಂತ ಹಿಂಗಾ ಬಾಳ ನೋಡ್ರೀ depend ಆದ್ವೇಂದ್ರ ಹ್ಮ್ . ಹ್ಮ್ ಈಗ್ ಸನ್ನ ಹುಡ್ಗ್ ನೆಗ್ಡಿ ಆಗೇತಿ ಈಗ್ ವಾತಾವ್ಣ ಹಂಗೈತಲ್ರಿ ಇದು ಬ್ಯಾಸ್ಗಿ ಬರ್ಬೇಕ್ರೀ ಈಗ್ ಚಳಿನ ಐತ್ರೀ ಇನ್ನೂ. ಹ್ಮ್ ಬ್ಯಾಸ್ಗಿ ಬಂದಾಗ್ ಮತ್ತಸ್ಟ ಬ್ಯಾಸ್ಗಿಗ್ ಬಾಳ್ರೀ ಇವೆಲ್ಲಾ ಕಾಯ್ಲೇಗಳು ಹುಡ್ಗೂರ್ಗ ಜ್ವರಾ ಬ್ಯಾಸ್ಗ್ಯಾಗ್ ನೀರ್ ಇದು ಆಗಿ mistake ಆಗಿ ಹ್ಞೂ ಹ್ಞೂ ಹ್ಞೂ ಹೇಳ್ರೀ ಏನ್ ಏನ್ ಏನ್ ಕೊಡ್ತಿರೀ ಹಂಗಾದಾಗ ಹುಡ್ಗೂರ್ಗೆ? .. ಅವ್ರೀಗ್ ಆದಾಗ ಜಾಸ್ತಿ ಪಾನ್ಕಾ ಮಾಡ್ಕೊಡ್ತಿವ್ರೀ ಅಂದ್ರ ಅರ್ಶಕ್ತಿ ಆಕೀರ್ತಾರಲ್ರಾ ಅವ್ರು ಜಾಸ್ತಿ ಪಾನ್ಕಾ ನಿಂಬಿಹಣ್ಣಿ ರಸಾ ನೀರೂ ಸಕ್ರೀ ಒಂಚೂರ್ ಹಾಕ್ರಿ ಹೊಳ್ಳಾ ಬಳ್ಳಾ ಅದ್ನ ಕುಡ್ಸ್ಕೋಂತ ಇದ್ದವ್ಯಂದ್ರ energy ಕಮ್ಯಾಕತ್ರಾ ಮೈಯಾಗ ನೀರಿನ್ ಅಂಶಾನು ಕಡ್ಮಿಆಕೇತೀರ್ತೇತ್ರೀ. ನೀರಿನ್ ಅಂಶ ಹೋಗಿರ್ತೇತಲ್ರೀ ವಾಂತಿ, ಬೇದಿ ಆತಂದ್ರ ನೀರಿನ್ ಅಂಶ್ ಹೋಬಿಡ್ತೇತಿ ಹಿಂತಾವ ಏನಾರ ನೀರಿಂದ್ ನಿ~ liquid ತೆಳ್ಳಂದ ಕೊಡ್ಬೇಕಂತ ಹುಡ್ಗೂರ್ಗೆ ಹೌದಿಲ್ರೀ. ಆವಾಗ ಎಳ್ನೀರಾಗಿರ್ಬೋದ್ರೀ ಪಾನ್ಕಾ ಆಗಿರ್ಬೋದ್ರೀ ಇವನ್ನ ಮಾಡಿ ಅಂದ್ರ ಇವನ ಮಾಡಿ ಅಂದ್ರ ಒಂದ್ಸೊಪ್ ನೀರ್ನ್ಯಾಗ್ ಬರ್ತೇತ್ರ್ಯಾ ಕಮ್ಮಿ ಆಕ್ಕೋಂತ .

ಹ್ಞೂನ್ರಿ ಎಳ್ನೀರ್ ಕೊಡ್ಬೇಕ್ ಬಾಳ್ರಿ ಬ್ಯಾಸಗಿ ಇರ್ತೆತಲ್ರೀ . ಹಿಂಗಿದ್ರ ಈಗ ಹೊರಗ್ ಹೋಗಿ ಒಂದ್ saline ಹಚ್ಚಸಕೊಕಿಂತ ಒಂದ್ ಎಳ್ನೀರ್ ಕೂಡಿಯೊದ್ ಬಾಳ್ ಚಲೋರಿ. ಹೌದ್ ಹೌದ್ ಹುಡುಗುರ್ಗೇ ಏನರ ಬಾಯಾಗ್ ಹಾಕ್ಕೋಟಿರತವ ಈಗಂತೂ ಎಲ್ಲಾದಕ್ಕೂ infection ಇದ್ ಅಂತರ doctor . Allergy ಗಿಲರ್ಜಿ ಎಲ್ಲಾದಕ್ಕೂ ಅದ್ನ್ ಹಿಡ್ಕೋ ಇದ್ನ್ ಹಿಡ್ಕೋತಾರ ದೂಳುಕ್ allergy ಆಕತೀ ಬಾಯಾಗಿಟ್ಕೋತಾರ ಅದಕ್ allergy ಆಕೇತ್ ಅಂತೇಳೆ ಹೇಳ್ತರ್ರಿ ಬರೆ. ಹ್ಮ್ ಆದಷ್ಟ್ ಮನ್ಯಗಿಂದ ನಾವು ಸ್ವಲ್ಪ್ ಮಡ್ಲ್ ಇದು ಕೋಡ್ಬೇಕ್ರಾ ಹುಡ್ಗುರ್ಗೆ.

ಕೆಲವಂದು ಸಣ್ಣ್ ಸಣ್ಣ್ ಪುಟ್ ಇದ್ದಾಗ್ ಕಡಿಮಿ ಆಗಿ ಬಿಡ್ತೇತ್ರಿ ಮನ್ಯಾಗಿಂದು ಎನಾರ ಮಾಡ್ಕೊಟ್ವ್ಯಂದ್ರ. ಈಗ ಸಣ್ಣ್ ಹುಡ್ರೀಗೆ ಹಲ್ ಬರಕತ್ತವ್ ಅಂತ್ ಹೇಳಿ ಇದು ಆಕ್ಕಿರತೆತಿ ಸಂಡಾಸು ಈಗ ಬೇದಿ ಜಾಸ್ತಿ ಆಕ್ಕಿರತೆತಿ ಮನ್ಯಾಗ ಹಳೆ ಕಾಲ್ದೋರಂಗ್ ತೊಗೋತಿರ್ತಾರ್ರೀ. ಕೊಡ್ಬೇಕ್ರಿ ಅದ ಒಂದ್ ಸೊಲ್ಪ್ ಜಾಜಿಕಾಯಿ ತುಪ್ದಾಗ್ ಒಂದ್ ಸೊಲ್ಪ್ ಜಾಜಿಕಾಯಿ ಜಜ್ಜಿ ಸಣ್ ಹುಡ್ರ್ಗೆ ಒಂದ್ ವರ್ಷದ್ ಒಂದ್ ಸೊಲ್ಪ ತ್~ ಬಾಯ್ ಒಳಗ್ ಹಚ್ಬಿಟ್ವ್ಯಂದ್ರೆ ಏಕ್ ದಮ್ ಲಗೂ ಕಮ್ಮಿ ಆಕೇತ್ . Biscuit ಒಂದ್ಸೊಪ್ ತಿನ್ಸಿದ್ವ್ಯಂದ್ರ ಹಾಲ್ನಾಗರ ಲಗೂ ಕಮ್ಯಾಗ್ಬಿಡ್ತೇತ್ರಿ. ಹೌದ್ ಹೌದ್ ಮನ್ಯಾಗಿಂದ ಮಾಡ್ಕೋಳೊದ್ ಚಲೋ ನೋಡ್ರಿ ಆದಸ್ಟು ಲಗುನ ಇದು ಆತು ಸ~ ಚಲೋ ಇಲ್ಲಾಂದ್ರ ಅತಿ ಹೆಚ್ಚಗಿ ಆತಂದ್ರ ಅಸ್ಟ ದವಾಖಾನಿಗೆ ಹೋಗೋ ಇದ ಮಾಡ್ಬಕಷ್ಟ .

ಹ್ಮ್ ಹ್ಮ್ ಮನ್ಯಾಗ ಮಾಡ್ಬಕ್ ಆಗೇತೇನ್ರೀ ಎಲ್ಲಾ ಕೆಲ್ಸದು ಮುಗ್ದತಿ ಅಂತಂದ್ರಲ್ಲ. ಹ್ಮ್ ಆಗೀತ್ ನೋಡ್ರೀ ಮದ್ಯಾನದ್ ಊಟದ್ದೆಲ್ಲಾ ಆಗೇತ್ರ್ಯಾ ಇನ್ ಯಾರ್ಡ್ ಗಂಟೆ ಮ್ಯಾಗ್ ಬರ್ತಿರ್ತಾರ್ಯಾ ಊಟಕ್ಕ ಮಕ್ಳೇನ್ ಶಾಲಿ ಬರ್ತಾರ್ರಿ.

ನಮ್ದೂ ಊಟ ಈಗ್ ವಂದೂವರಿ ಮ್ಯಾಲ್ ಬರ್ತಾರ್ರೀ ನಮ್ಮನಿಯೋರು ಅಮ್ಯಾಲ ಹ್ಞೂ ಚಪಾತಿ ಮಾಡ್ಬಕ್ ಮಾಡಿಂದ್ ಅಮ್ಯಾಲೂಟ ಎರ್ಡ್ ಗಂಟೆಕ ಆಯ್ತ್ ತೊಗೊಳ್ರಿ ನಮ್ಸ್ಕಾರ್ರಿ ಮತ್ ಬ್~ ಮತ್ ಬೆಟ್ಯಾಗೋನ ಹ್ಮ್ ಮತ್ ಬೆಟ್ಟಿ ಮಾಡ್ತಾ ಹಚ್ಚೋನಂತ್ರಿ phone ಮಾಡ್ತೇವ್ ತಗೋರಿ.

ದೀಪಾವಳಿ ಅಂದ್ರೆ ಆ ಬೆಳಕಿನ ಹಬ್ಬ, ದೀಪಾವಳಿ ಅಂದ್ರೆ. ಮತ್ತೆ ಎಲ್ಲ ಕಡೆ ಬೆ~ ದೀಪ ಬೆಳಗಿಸುವ ಹಬ್ಬ. ದೀಪಾವಳಿ ಅಂದ್ರೆ ಎಲ್ರಿಗೆ ಖುಷಿ ಸಂತಸ ತರುವ ಹಬ್ಬ ಬೆಳಕಿನ ಹಬ್ಬ. ಅಹ್ ಮತ್ತೆ ಎಲ್ಲ ಇಡೀ ನಾಡಿನ ಜನ್ರೆಲ್ಲ ದೀಪಾವಳಿ ಹಬ್ಬವನ್ನ ಆಚರಿಸುತ್ತಾರೆ ಎಲ್ಲಿಂದ ಎಲ್ಲಿಗೆಸ. ಅಹ್ ದೀಪಾವಳಿ ಹಬ್ಬ ಅಂದ್ರೆ ಬೆಳಿಗ್ಗೆ ಎಲ್ಲ ಇದು ಏನು ಎಣ್ಣೆ ಸ್ನಾನ ಎಲ್ಲ ಮಾಡಿ ಮತ್ತೇ ಅಹ್ ಸ್ನಾನ ಮಾಡುದು. ಮತ್ತೆ ಹೊಸ ಬಟ್ಟೆ ಎಲ್ಲ ಹಾಕಿ ಹ್ಮ್ ದೇವಸ್ಥಾನಕ್ಕೆಲ್ಲ ಹೋಗುದು ಮತ್ತೆ ಮನೆಯಲ್ಲೆ ಎಲ್ಲ ಪೂಜೆ, ಲಕ್ಷ್ಮಿ ಪೂಜೆ ಅಹ್ ದೀಪಾವಳಿ ಅಂದ್ರೆ ಮನೆಯಲ್ಲೇ ಸಂಜೆ ಅಹ್ ಎಲ್ಲಾ. ದ~ ದ~ ಇದಕ್ಕೆಲ್ಲ ready ಮಾಡಿ ಹೂವು ದ~ ತುಳಸಿ ಕಟ್ಟೆ ಎಲ್ಲ ಸಿಂಗಾರ ಮಾಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡುವುದು ದೀಪಾವಳಿ ಹಬ್ಬ ಅಂದ್ರೆ. ಹ್ಮ್ ಲಕ್ಷ್ಮಿ ಅನ್ನು ಹಾ ಒ~ ಒಲಿಸಿಕೊಳ್ಳುವ ಹಬ್ಬ ಅಂದ್ರೆ ಎಷ್ಟೋ ನಾವು ದೇವರಿಗೆ ಇದು ಮಾಡ್ತೇವೆ ನಮ್ಗಷ್ಟೇ ದೇವರು ಕೊಡ್ತಾರೆ ಎಲ್ಲಾ ಮನೆಯಲ್ಲಿ ಎಲ್ಲರುಸ ಅದೊಂದು ಹಬ್ಬ ಆಚರಿಸುತ್ತಾರೆ ದೀಪಾವಳಿ. ಹ್ಮ್ ನಮ್ಗೆ ಮನೆಯಲ್ಲಿ ಚಿಕ್ಕ್ ಮಕ್ಳು ಎಲ್ಲ ಅಹ್ ಎಣ್ಣೆ ಸ್ನಾನ ಎಲ್ಲ ಮಾಡಿ ಹೊಸ ಬಟ್ಟೆ ಹಾಕಿ ಮತ್ತೆ ಪಟಾಕಿ ಹಾ ಪಟಾಕಿ ಬಿಡುದು ಈ ಗಂಡ್ ಮಕ್ಕ್ಳೆಲ್ಲ ಪಟಾಕಿ ಅಂದ್ರೆ ಅವರಿಗೆ ಮದ್ದು ಸಿಡಿ ಮದ್ದು ಎಲ್ಲ ಬಿಡುದು ಬಾರಿ interest . ಹಬ್ಬಕ್ಕೆ , ಹ್ಮ್ ಪಟಾಕಿ ಎಲ್ಲ ಹೊಡೆಯುವುದು ದುರ್ಸು ಮತ್ತೆ ನೆಲಚಕ್ರ ಅಂತೇಳಿ ಎಲ್ಲಾ ಪಟಾಕಿ ಎಲ್ಲ ಹೊಡ್ದು Babble ಸಂಜೆ ಪೂಜೆ ಆಗುವ ಸಮಯದಲ್ಲಿ ಪಟಾಕಿ ಬಿಡುದು . ಅಹ್ ಬೆಳಕಿನ ಹಬ್ಬ ಅಂದ್ರೆ. ಹ್ಮ್ ಮತ್ತೆ ಅದೇ ಲಕ್ಷ್ಮಿ ಪೂಜೆ ಸಂಜೆ ಪೂಜೆ ಎಲ್ಲ ಮಾಡಿ ಮತ್ತೆ ಎಲ್ರು ಮ~ ಅಮ್ಮನ್~ ನಾವು ಅಮ್ಮನ್ ಮನೆಗೆಲ್ಲ ಹೋಗ್ತೇವೆ ಅಮ್ಮನ್ ಮನೆಯಿಂದ ಅಮ್ಮನ್ ಮನೆಯಲ್ಲಿ ಅಲ್ಲಿ ಪೂಜೆ ಎಲ್ಲ ಆಚರಿಸ್ತಾರೆ. ಕೆಲವರು ತವರು ಮನೆ ಬರ್ತಾರೆ ಕೆಲವರು ಗಂಡ್ ಮನೆಗ್ ಹೋಗ್ತಾರೆ ತವರು ಮನೆಯಲ್ಲಿದ್ದವರು ಪೂಜೆಗೆ ಎಲ್ಲ ಹೋಗುದು. ನಾವು ಅಮ್ಮನ್ ಮನೆಗೆಲ್ಲ ಹೋಗ್ತೇವೆ. ಅವರೆಲ್ಲ ಪೂಜೆ ಎಲ್ಲ ಮಾಡಿ ಮತ್ತೆ ಬರುದು. ಮಾರನೆದಿನ ಮತ್ತೆ ದೀಪಾವಳಿ ಪಾಡ್ಯ ಅಂತ ಇರ್ತದೆ ಮತ್ತೆ ಅದಕ್ಕೆಲ್ಲ ತಿರ್ಗ್ಲಿಕ್ಕೆಲ್ಲ ಹೋಗುದು tour ರಿಗೆಲ್ಲ ಹೋಗುದು ದೀಪಾವಳಿ ಪಾಡ್ಯಕ್ಕೆ. ಸಂಜೆ ಎಲ್ಲ beach ಗೆಲ್ಲ ಹೋಗುದು ಪಾಡ್ಯಕ್ಕೆ ತಿರ್ಗ್ಲಿಕ್ಕೆ ಹೋಗುದು ದೇವಸ್ತಾನಕ್ಕೆ. ದೂರ ದೂರ ದೇವಸ್ತಾನಕ್ಕೆಲ್ಲ ಒಂದು ಅಹ್ ಎಲ್ಲ friends ಇಲ್ಲದ್ರೆ relatives ಎಲ್ಲಾ ಒಟ್ಟಾಗಿ ಗಾಡಿ ಎಲ್ಲ ಮಾಡ್ಕೊಂಡು ಎಲ್ಲ ತಿರ್ಗ್ಲಿಕ್ಕೆಲ್ಲ ಹೋಗುದು ದೀಪಾವಳಿ ಪಾಡ್ಯಕ್ಕೆ. ನಾವು ಮುರುಡೇಶ್ವರ ಎಲ್ಲ ಹೋಗಿದ್ದೇವೆ ಒಂದು ಎರಡು ಸರಿ ಹೋಗಿದ್ದೇವೆ ಮುರುಡೇಶ್ವರಕ್ಕೆ ದೀಪಾವಳಿ ಪಾಡ್ಯಕ್ಕೆಲ್ಲ ತಿರ್ಗ್ಲಿಕ್ಕೆ. ಅಹ್ ಮತ್ತೆ ಅದೇ ಒಂದು ಖುಷಿ ಬೆಳಕಿನ ಹಬ್ಬ. ದೀಪಾವಳಿ ಅಂದ್ರೆ ಎಲ್ಲರಿಗೆ ಖುಷಿ ಕೊಡುವ ಹಬ್ಬ. ಅಹ್ ಮತ್ತೆ ಮಾರನೆದಿನ ಅಂಗಡಿ ಪೂಜೆ ಎಲ್ಲ ಮಾಡ್ತಾರೆ ಅಹ್ ಅಂಗಡಿಯವರು ಅಂಗಡಿಗೆಲ್ಲ ಪೂಜೆ ಮಾಡಿ ಎಲ್ಲರಿಗೆ sweet ಎಲ್ಲ ಹಂಚ್ತಾರೆ. ಹ್ಮ್ ಅಲ್ಲಿಸ ಪೂಜೆ ಎಲ್ಲ ಇರ್ತದೆ. factory factory ಅಲ್ಲಿಸ ಅವರು ಪೂಜೆ ಮಾಡ್ತಾರೆ ಆಯುಧ ಪೂಜೆ ಅಂತೇಳಿ ಅದುಸ ಒಂದೊಂದು ಸರಿ ಮಾಡ್ತಾರೆ ದೀಪಾವಳಿ time ಅಲ್ಲಿ factory ಗಳಿಗೆ. ನಮ್ಮ factory ಸ ಅವತ್ತೆ ಎಲ್ಲ ಪೂಜೆ ಎಲ್ಲ ಮಾಡುದು.

ಅದೇ time ಅಲ್ಲಿ ಮತ್ತೆ ಗಾಡಿ ಪೂಜೆ ಮಾರನೆದಿನ ಗೋ ಪೂಜೆ ಎಲ್ಲ ಇರ್ತದೆ ದನಗಳಿಗೆಲ್ಲ ಪೂಜೆ ಮಾಡಿ ಅವುಗಳ್~ ತಿಂಡಿ ಎಲ್ಲ ಹಾಕಿ ಮತ್ತೆ ಅದರ ಮ~ ಅದು ತಿಂಡಿದೆಲ್ಲ ಮಾಲೆ ಎಲ್ಲ ಮಾಡಿ ಅದಕ್ಕೆ ಹಾಕುದು. ಗೋ ಪೂಜೆ ಅಂತೇಳಿ ಮತ್ತೆ ಎರಡು ಮೂರು ದಿವ್ಸ ಹಬ್ಬನೇ ದೀಪಾವಳಿ ಹಬ್ಬ ಅಂದ್ರೆ. ಒಂದು ದಿವಸ ನಮ್ಗೆ ಮುಂಚಿನ ದಿನ ಮತ್ತೆ ದೀಪಾವಳಿ ಮುಂಚಿನ ದಿನ ಸತ್ತವರಿಗೆ ಹಬ್ಬ. ಅವರಿಗುಸ ಹಬ್ಬಾನೆ ಅವತ್ತು. ಮುಂದಿನ ದಿನ first ಅವರಿಗೆ ಹಬ್ಬ, ಮಾರನೆದಿನ ನಮ್ಗೆ ಹಬ್ಬ ದೀಪಾವಳಿ ಅವರಿಗುಸ ಹಬ್ಬ ಇರ್ತದೆ ಸತ್ತವರಿಗುಸ ಅವರ ಅದೇ ಒಂದು ಹಬ್ಬದಲ್ಲಿ ಎಲ್ಲರಿಗೂ ಬಂತು. ಸತ್ತವರಿಗೂ, ಇದ್ದವರಿಗೂ ಎಲ್ಲ ಪೂಜೆ ಉಂಟು ಆ ದಿವಸ.

ನಮ್ಗೆ ಮಾತ್ರ ಎರಡು ಮೂರು ದಿನ ಮತ್ತೆ ಜಾಸ್ತಿ ಇರ್ತದೆ ಅಂಗಡಿ ಪೂಜೆ ತಿರ್ಗ್ಲಿಕ್ಕೆ ಹೋದ್ರೆ ಅದು ಮತ್ತೆ factory ಹಾ ಕೆಲಸಕ್ಕೆ ಹೋಗುದಿದ್ರೆ factory ಪೂಜೆ ಇರ್ತದೆ ಎಲ್ಲಸ ಇರ್ತದೆ.

Hello ಮುಸ್ತಾಕ್.

ಹೌದಾ, ನಾನ್ ಸೌಖ್ಯ ಇದ್ದೇನೆ ನೀವು ಯಾವಾಗ ಬಂದ್ರಿ? ಹ ನಾನೊಂದು ಎರಡು ದಿನ ಆಯ್ತು.

ಮತ್ತೆ ಈಗ ತುಂಬಾ ಈ ಚಳಿಗಾಲದಲ್ಲಿ ಮಳೆಗಾಲದ ರೀತಿ ಹಾಗಿ ಹೋಗಿದೆ ಈಗ ಅದು ಅಂತ ಹೇಳಿ ಒಂದು ಇದು ಚಂಡಮಾರುತ ಬಂದಿದೆ ಅಲ್ಲಾ ಚಂಡಮಾರುತ ಬಂದುದರಿಂದ.

ತುಂಬಾ ಕೆಲವ್ ಕಡೆ ಗಾಳಿ ಮಳೆ ಮತ್ತೆ ಚೆನ್ನೈ ಯಲ್ಲಿ ತುಂಬಾ ಇದಾಗಿದೆ. ಹೌದು ನಾನು ಮೊನ್ನೆ ಅಲ್ಲಾ ಮೊನ್ನೆ ಬಂದು.

ಬೆಳಿಗ್ಗೆ ನಾನ್ ಮನೆಗೆ ತಲುಪಿದ್ದು.

ಮೊನ್ನೆಯಿಂದ ಬಂದಂದು ದಿನದಿಂದ ನನಗೆ ಶೀತ ಜ್ವರ ಸ್ವಲ್ಪ.

ಅದೇ ರೀತಿ ನನ್ನ ಮಗಳು ಕೂಡ Bangalore ಹೋಗಿದ್ಲು Bangalore ಹೋದ ಕೂಡ್ಲೆ ಅವಳಿಗೆ ಅಲ್ಲಿ ಚಳಿ start ಆಯಿತ್. ಚಳಿ ಜ್ವರ start ಆಗಿ ಈಗ ಪುನಃ ವಾಪಾಸ್ ಬಂದಿದಾಳೆ. ಈಗ ಇಲ್ಲಿ ಈಗ ಒಂದು ವಾರದಿಂದ medication ನಡಿತಾ ಉಂಟು ಅದ್ರೂ ಕೂಡ ತುಂಬಾ problem ಕಮ್ಮಿ ಆಗ್ಲಿಲ್ಲಾ.